ಇದು ನಾವು ಹೈಸ್ಕೂಲ್ ಬಗ್ಗೆ ಮಾತಾಡ್ತೀನಿ ಆಆ ಎಲ್ಲಾ ಮಾಸ್ಟರ್ ಗಳು ಅದನ್ನ ಬರೀತಾರೆ.

ಇದು ವಿದ್ಯಾಪೀಠ ಮಹಾರಾಜರ ಕಾಲದ್ದು ಈಗ್ಲೂ ಬಹಳ ಇದು ಉ ಒಳಗಡೆ ದೇವಸ್ಥಾನ ಎಲ್ಲ ಕಲ್ಲಿನ ಶಿಲೆ ಇದೆ ಆದರೆ ಅದು ಎಲ್ಲಾ ಗುರುತು ಬೇಕಾದ್ರೆ ಗೊತ್ತಿರೋರು ಮಾತ್ರ ಹೋದ್ರೆ ಸಾಧ್ಯ ಹೊಸಬರಿಗಂತೂ ಗೊತ್ತಾಗಲ್ಲ ಅದು.

ಇದೂ ಸಂಸ್ಕೃತಿ ನಗರ ಮೈಸೂರು ಪ್ಲಾನ್ ಇದು ಎಸ್ಟಿಮೇಟ್ ಪ್ಲಾನ್ ಆದ್ರೆ ಇದು ಮಹರಾಜಾರಾ ಕಾಲದಲ್ಲಿ ಮಾಡಿರೋ ಇತಿಹಾಸದಲ್ಲಿ ಮೂರನೇ ತಲೆ ನಾಲ್ಕನೇ ತಲೆ ಐಸ್ ಇದರಲ್ಲಿ ಮಾಡಿರೋದು ಅದು ಈಗಂತೂ ಮಾಡ್ಲಿಕ್ಕಾಗಲ್ಲ ಇದ್ನ ಹಾಗೆ ಮಾಡಿರೋದೇ ಇವ್ ಮಾಡ್ಬೇಕಾದ್ರೆ ಬಾಳ ಕಷ್ಟ ಇವಾಗ.